ಇದೊಂದು ಪುಸ್ತಕದ ಅಂಗಡಿಯಾಗಿದ್ದು ಇಲ್ಲಿ ಎಲ್ಲಾ ರೀತಿಯ ಪುಸ್ತಕಗಳು ದೊರೆಯುತ್ತದೆ.

ಇದು ಒಂದು ಕೆರೆಯ ಚಿತ್ರವಾಗಿದೆ. ಇದರಲ್ಲಿ ಹಲವು ಗಿಡಗಳಿವೆ. ಕೆರೆಯಲ್ಲಿ ನೀರು ತುಂಬಿದೆ ಗಿಡಗಳು ಹಚ್ಚ ಹಸುರಾಗಿದೆ.

ಬಿಡಿಸಿರುವ ಚಿತ್ರಕಲಾ ಕೃತಿಯಾಗಿದ್ದು ಇದರಲ್ಲಿ ಅಳಿಲುಗಳು ಚಿತ್ರಗಳು ತುಂಬಾ ಸುಂದರವಾಗಿವೆ.

ಇದು ಒಂದು ಪ್ರವಸ್ಥಳವಾಗಿದೆ ಇಲ್ಲಿ ಜನರು ಪ್ರವಾಸ ಹೋಗುತ್ತಾರೆ ಮತ್ತು --

ಹಸಿರು ಗಿಡಮರಗಳು ಹೆಚ್ಚಾಗಿ ಕಾಣಿಸುತ್ತಿದ್ದು ಇದು ನೋಡಲು ಒಂದು ಕಾಡಿನ ರೀತಿಯಲ್ಲಿ ಇದೆ.

ಇದು ಒಂದು ಕಾಂಪ್ಲೆಕ್ಸ್ ಆಗಿದ್ದು ಇಲ್ಲಿ ಅಂಗಡಿಗಳು ರಸ್ತೆಯು ಗಿಡಮರಗಳು ಇರುತ್ತವೆ ಜನಸಂದಣಿಯು ಕಮ್ಮಿ ಇರುತ್ತದೆ.

ಇದು ಒಂದು ಹೋಟೆಲ್ . ಇಲ್ಲಿ ಜನರು ತಿಂಡಿ ತಿನ್ನಲು ಬರುತ್ತಾರೆ ಮತ್ತು--

ಇದು ಒಂದು ಎತ್ತರದ ಕಟ್ಟಡವಾಗಿದೆ. ಇಲ್ಲಿ ಹಸಿರು ಗಿಡಮರಗಳು ಹಸಿರಿನಿಂದ ಕಂಗೊಳಿಸುತ್ತಿವೆ.

ಇದು ಒಂದು ವಿಶಾಲವಾದ ಲೈಬ್ರರಿ ಯಾಗಿರುತ್ತದೆ ಇಲ್ಲಿ ಎಲ್ಲಾ ರೀತಿಯ ಪುಸ್ತಕಗಳು ದೊರೆಯುತ್ತವೆ. .

ಇದು ಶುಭ ಸಮಾರಂಭಗಳಲ್ಲಿ ಮುಖ್ಯ ವ್ಯಕ್ತಿಗಳನ್ನು ಕೂರಿಸುವ ಒಂದು ಆಸನವಾಗಿದ್ದು--